ಆ ಇದುನ್ನ ನಾವ್ ನೋಡ್ತಾ ಇರುವಾಗ ಕಲ್ಲಿಂದ ಇದು ನ ಕಡ್ಸಿದ್ದಾರೆ ಅಂತ ಅನ್ಬೋದು ಮತ್ತೆ

ಇಲ್ಲಿ ನಾವು ನೋಡ್ತಾ ಇದೀವಿ ಆ--

ಆ ಗೋಡೆಯ ಮುಂದೆ ಒಂದು ಕಂದಕವನ್ನು ಕೂಡ ನೋಡ್ತಯ್ದಿವ್ ನಾವು ಒಂದು ದ್ವಾರವನ್ನು ನೋಡ್ತಯ್ದಿವಿ ಚಿಕ್ಕ ಚಿಕ್ಕ ಕಿಟ್ಗಿಗಳು ಕೂಡ ಇವೆ ಮತ್ತೆ ನಾವ್ ನೋಡ್ತಾ ಇರುವಾಗ ಮೇಲೆ ಅಹ್ ಇಟ್ಟಿರುವ ಅಹ್ --

ಮತ್ತೆ ಮೆಟ್ಲು ಗಳನ್ ನೋಡ್ತಯ್ದಿವಿ ಆದ್ರು ಮುಂದೆ ಶಿವಾಜಿಯ ಕ್ ಫೋಟೋ ಕೂಡ ಇದೆ ಭವಂತಿಯಾಗಿದೆ.

ಡಿ_ಸಿ_ಬಿ ಬ್ಯಾಂಕ್ ನಾವ್ ನೋಡ್ತಯ್ದಿವಿ ಈ ಡಿ_ಸಿ_ಬಿ ಬ್ಯಾಂಕು ಮತ್ತೇ ಅದ್ರ್ ಕೆಳಗಡೆ ಜೆನ್ರೇಟ್ರು ಕೂಡ ಇಟ್ಟಿದಾರೆ.

ಇಲ್ಲಿ ನಾವು ಒಂದು ಗುಡ್ಡ ನೋಡ್ತ ಇದೀವಿ ಇ ಗುಡ್ಡ ಹಸಿರಾಗಿ ಕಾಣ್ತಾ ಇದೆ ಪರ್ವತಗಳ ಸ್ರೇ ಸ್ರೇಣಿ ಗುಡ್ಡಗಳ ಶ್ರೇಣಿಗಳ್ಳನ ನೋಡ್ತಾ ಇದಿವಿ ಅನೇಕ ಗಿಡ ಮರಗಳ್ಳನ್ನು ನೋಡತಾ ಇದ್ದೇವಿ ದೊಡ್ಡ ದೊಡ್ಡ ಮರಗಳು ಇದಾವೆ ಚಿಕ್ಕ ಮ --

ಗಿಡಗಲ್ಲನು ನಾವು ನೋಡತಾ ಇದ್ದೇವೆ ಮತ್ತೆ ನಾವ್ ನೋಡತಾ ಇರೋವಾಗ ವಾತಾವರ್ಣ ತಂಪಾಗಿದೆ ಅಂತಾ ಅನಿಸ್ತಾ ಇದೆ ಇಲ್ಲಿ.

ಒಂದ್ ರೂಮಲ್ಲಿ ನಾವ್ ನೋಡ್ತಯ್ದಿವಿ ಒಂದು ಅಹ್ ಡೆಸ್ಟಾಪ್ ಇದೆ ಎರೆಡು ಸ್ಪೀಕರ್ಸ್ ಕೂಡ ನೋಡ್ತಯ್ದಿವಿ ಒಂದು ಸಿ.ಪಿ.ಯು ಇದೆ ಆದ್ರು ಕಂಪ್ಯೂಟರ್ ಟೇಬಲ್ ಕೂಡ ಇದೆ.

ಇದು ಈ ಈ ಸೊಬಗನ್ನು ನೋಡೊದಿಕ್ಕೆ ಅನೇಕ ಜನರು ಪ್ರವಾಸಿಗಳು ಕೂಡ ಇಲ್ಲಿ ಬರುವ ಚಾನ್ಸಸ್ ಕೂಡ ಬಹಳಾನೇಯಿವೆ .

ನಾವು ಈ ಡಿ.ಸಿ.ಬಿ ಬ್ಯಾಂಕ್ ನ ನೋಡ್ತ ಇದ್ದಿವಿ ಅದ್ರ್ ಮುಂದೆ ನಾಲ್ಕು ಬೈಕ್ ಕೂಡ ಇದಾವೆ ಅದೇರೀತಿ ಒಬ್ಬ ವ್ಯಕ್ತಿ ಕೂಡ ನಿಂತಿದ್ದಾನೆ ಆಕಡೆ ತಿರ್ಕೊಂಡು ನಾಲ್ಕು ಎ.ಸಿ ಗಳುನ್ನು ನೋಡತಾ ಇದ್ದಿವಿ ಈ ಡಿ.ಸಿ.ಬಿ ಬ್ಯಾಂಕ್ಮೇ ಲೆ ಗ್ಲಾಸ್ ನ ಅಹ್‌ --